ಇದೊಂದು ಸ್ಟೇಟ್ ಬ್ಯಾಂಕ್ ಎ.ಟಿ.ಎಂ. ಆಗಿದೆ ಇಲ್ಲಿ ನಾವು ನಮಗೆ ಬೇಕಾದ ಅಂದರೆ ನಮಗೆ ಎಷ್ಟು ಬೇಕೋ ಹಣ ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಇಲ್ಲಿ ಬಿಡಿಸಿ ಕೊಳ್ಳಬಹುದು.

ಇದು ಒಂದು ಕೆನರಾ ಬ್ಯಾಂಕಿನ ಏಟಿಎಂ ಆಗಿದೆ. ನಾವು ಎಲ್ಲೇ ಇದ್ದರೂ ಬಹಳ ಬೇಗ ಹೋಗಿ ಏಟಿಎಂ ನಲ್ಲಿ ನಾವು ಬೇಕಾಗುವ --

ಅಮೌಂಟನ್ನು ಬಿಡಿಸಿಕೊಳ್ಳಬಹುದು ತುಂಬಾ ಉಪಯುಕ್ತವಾಗಿದೆ ನಾವು ಎಲ್ಲೇ ಇದ್ದರೂ ನಮ್ಮ ಕೈಗೆ ಹೋಗಿದ್ ತಕ್ಷಣ ಬಿಡಿಸಿಕೊಳ್ಳಬಹುದು.

ನಮಗೆ ಬೇಕಾಗುವಷ್ಟು ಹಣವನ್ನು ಸಹ್ ಇಲ್ಲಿ ಬಿಡಿಸಿಕೊಳ್ಳಬಹುದು ಲೊನನ್ನು ನಿಡುತ್ತಾರೆ ಇಲ್ಲಿ ಎಲ್ಲ ತರಹದ ಸೌಕರ್ಯಗಳು ಇದೆ .

ಈ ಬಾವುಟವನ್ನು ಕಂಡರೆ ಎಲ್ಲರೂ ರೆಸ್ಪೆಕ್ಟ ನ್ನು ಕೊಡುತ್ತಾರೆ ಇದು ನಮ್ಮ ರೆಷ್ಟ್ರೀ ರಾಷ್ಟ್ರೀಯ ಬಾವುಟವಾಗಿದೆ .

ಎಲ್ಲಾ ತರದ ಕಟಿಂಗ ಮಾಡಿಸಿರುವ ಪಿಕ್ಸ ನ್ನು ಇಟ್ಟಿರುತ್ತಾರೆ ಆ ತರದ ನಾವು ನಾವು ಹೇರ್ ಸ್ಟೈಲ್ ಅನ್ನು ಹೆಳಿ ನಮಗೆ ಬೇಕಾಗುವ ರೀತಿಯಲ್ಲಿ ಹೇರ್ ಕಟ್ ಮಾಡಿಸು --